ಮತ್ತೆ ಅವಾಗೆಲ್ಲ ಅನ್ನಿಸ್ತ ಇತ್ತು ಅಂದರೆ ಈಗ ಯಾವಾಗ college ಮುಗ್ಯತ್ತೋ, ಯಾವಾಗ ಆಗುತ್ತೋ ಅನ್ನುವಂಥಹ ಒಂದು ಯೋಚನೆ ಇತ್ತು ನನ್ನ ತಲೆಯಲ್ಲಿ.

ಈಗ ಅನ್ನಿಸ್ತಾ ಇದೆ ನಂಗೆ ಶಾಲೆ ದಿನಗಳು ತುಂಬಾ ಚೆನ್ನಾಗಿತ್ತು ಅಂತ ಅಲ್ವಾ?

ಆ ನಾನ್ ಸ ಈಗ ಕಲಿತ ಇದ್ದೇನೆ. college ಗ್ ಹೋಗ್ತಾ ಇದ್ದೇನೆ. ಇವತ್ತೊಂದು ರಜೆ ಇತ್ತು.

ಒಂದ್ ದಿನಕು ಒ~ ಒಂದಿನ school ಅಲ್ ಮಿ~ ಆ ಶಾಲೇಲಿ meet ಆಗುವ. ಹ ಖ~ ಖಂಡಿತ ಖಂಡಿತ ಆ ನೀವ್ ಬ~ ಬರ್ತೀರ ಅಂತ್ ಹೇಳಿದ್ರೆ ನಾನ್ ಸ ಬರ್ತೀನಿ ಅಲ್ಲಿ. ಅಂದ್ರೆ ಪ್ರಾಧ್ಯಾಪಕರನ್ನ ನೋಡ್ದೆ ತುಂಬಾ ದಿನಗಳಾಯ್ತಲ್ಲ. ಹ ಅವ್ರು ನಮ್ಮ ಗೆಳೆಯರೆಲ್ಲ ಬರ್ಲಿ. ಹ ಹೌದಾ ತುಂಬಾ ಜನ ಇದ್ದಾರೆ ಅಂದ್ರೆ ಈಗ ತುಂಬಾ ಜನ ಈಗ contact ಅಲ್ ಇಲ್ಲ. ಆದ್ರು ಕೂಡ ಅವರನ್ ಒಂದ್ ಸಹ ಪರ್ಚಯ ಮಾಡ್ಕೋಬೇಕು ಇನ್ನೊಂದ್ ಸಲ. ತುಂಬ ದಿನ ಆಯ್ತಲ್ಲ.

ಹ್ಮ್ ಹಂಗೆ ನಂಗೆ ಮೊನ್ನೆ ಒಬ್ಬ friend pho~ ನಮ್ಮ ಗೆಳೆಯ phone ಮಾಡ್ತಿದ್ದ.

ಶಾಲೆಯಲ್ಲಿ ಸಿಗುವ ಅಂತ. ಹ ಅದೇ ನಮ್ದು ಕೂಡ ನೋಡಿ Wha~ WhatsApp ನಲ್ಲಿ ಯಾವ್ದ್ ಇರತ್ತೆ ಅಂತ group ಗಳು ಇಲ್ಲ.

ಆದ್ರೆ ಅಂದ್ರೆ ನಮ್ಗೆ ಈಗ ತುಂಬಾ ಯೋಚನೆ ಆಗತ್ತೆ ಅಂದ್ರೆ ಈಗ ಕೂತ್ಕೊಂಡ್ ನಾನ್ think ಯೋಚನೆ ಮಾಡ್ದಾಗ. ಮೊದ್ಲ್ ದಿನಗಳು ಎಷ್ಟ್ ಚಂದ ಅನ್ಸತ್ತೆ ಅಂದ್ರೆ ಆಟಾಡದಾಗಿರ್ಬೋದು ಅದೇ ಶಾಲೆಗೆ ಹೋಗುವಾಗ, ಬೇಡ ಬೇಡ ಅಂತ ಮನೆಲಿ ಕೂತ್ಕೊಳಾಗಿರ್ಬೋದು. ಮನೆಯಲ್ಲಿ ಜೋರ್ ಮಾಡಿ ಕಳಿಸೋದು ಆತರ ಎಲ್ಲಾ. ಈಗ full change ಆಗಿದ್ದಾರೆ ಶಾಲೆ ಸ change ಆಗಿದೆ. ಹ ಹೌದು ಹೌದು ತುಂಬ change ಆಗಿದೆ ಯಾಕಂದ್ರೆ ಮೊದ್ಲಿದ್ದೋರ್ ಯಾರು ಇಲ್ಲ ಈಗ. change ಆಗಿದ್ದಾರೆ. ಅದೇ ಅಧ್ಯಾಪಕರ್ಸ ಇಲ್ಲ ಶಿಕ್ಷಕರ್ಸ ಇಲ್ಲ full change ಆಗಿದ್ದಾರೆ. ಹ್ಮ್ ಹೌದು ಹೌದು .

ಮುಂಚೆ ಎಲ್ಲ ಇತ್ತೀಗ ಈಗ ಮುಂಚೆ ಮುಂಚೆಯದ್ ಇಲ್ಲ ಅಲ್ಲ type . ಹೌದು ನೋಡಿ ಮೊದ್ಲೆಲ್ಲಾ mobile ಇರ್ಲಿಲ್ಲ ಅಲ್ಲ.

ಈಗ ಈಗ ನೋಡಿ ಈಗ ಶಾಲೆಗೆ ಹೋಗುವಂಥ ಹುಡುಗರು ಏನಿದಾರೇ ಕೈಯಲ್ಲೇ mobile ಹಿಡ್ಕೊಂಡು ಹೋಗ್ತಾರೆ. ಮೊದ್ಲಿನ್ ಕಾಲದಲ್ಲಿ ನಮಗೆಲ್ಲ ಇದೆಲ್ಲ ಇತ್ತ ಹೇಳಿ.

ಖಾಲಿ college ಶಾಲೆಗ್ ಹೋಗೋದು ಬರುದು. ಅದೇ ಒಂದು life ಒಳ್ಳೆ ಇತ್ತು ಅಂತ ಅನ್ಕೋತೀನಿ ನಾನು ಜೀವನ ಒಳ್ಳೆ ಇತ್ತು.

ಈಗ ಆಡ್ಲಿಕ್ಕೆಲ್ಲ ಬರುದಿಲ್ಲ ಯಾರು ಸ ಆಡ್ಲಿಕ್ಕೆ ಬರುದಿಲ್ಲ ಎಲ್ಲಾ mobile ಅಲ್ಲೇ ಇರ್ತಾರೆ. ಅಂದ್ರೆ ನೀವ್ ಶ್~ ಆ ಏನ್ ಹೇಳ್ತಾರೆ, ಶಾಲೆಯ ವಾರ್ಷಿಕೋತ್ಸವ ಆಗಿರ್ಬೋದು ಆತರ ಎಲ್ಲಾ ಒಳ್ಳೆ ಇತ್ತಲ್ಲ. ಹ್ಮ್ . ನೀವೆಲ್ಲಿ membership ಅಲ್ ಇದ್ದೀರಾ?

Membership ಅಲ್ಲಿ ಓಯ್ ಆ ಮುಂಚೆ ಇದ್ದೆ ಹಳೆ ವಿದ್ಯಾರ್ಥಿ ಆಗಿ. ಆ ಹೌದ್ ಹೌದು ಇದೇನೆ ಇದೇನೆ . ಅಂದ್ರೆ ಯಾವಗ್ಲೋಮ್ಮೆ ಬರುದು ಅಂದ್ರೆ ತುಂಬಾ ಕಮ್ಮಿ ನಾ ಬರುದು ಆಕಡೆ. ಸೊಲ್ಪ ಈ ಕಡೆ ದೂರದಲ್ಲಿ ಇದಿವಲ್ಲಾ . ಹ್ಮ್ Sunday ಎಲ್ಲಾ ಸಿಗುದಿಲ್ಲ ನೀವ್ ಬ~ ಬರುದಿಲ್ಲ. ಇಲ್ಲ . ಇಲ್ಲ ನೀವ್ ಹೋಗ್ತಿರ ಅಲ್ಲಿ? ಒಮ್ಮೆಮ್ಮೆ ಹೋಗ್ತೆವೆ ನಾಕ್ ಮಂದಿ ಒಟ್ಟಾಗೆಲ್ಲ.

ಹಾಗೆ ಮತ್ತೆ ಯ~ ಯಾವಾಗ ಬರುದು ಅಲ್ಲಿ meet ಆಗುವ ಅಂತ ಇದಿರ. ನಾವು ನೋಡುವ ಈಗಂತೂ ನಮ್ಗೆ ಇನ್ ಎ~ ಮೂರು ವಾರ ರಜೆ ಇಲ್ಲ ಮಾರ್ರೆ. next ಉ ತಿಂಗಳಿಂದ ಬರ್ಬೇಕು ಆ ಕಡೆ.

ಅದೇ WhatsApp ನಲ್ಲಿ ಒಂದು group ಮಾಡಿ ಮೊದ್ಲು. ಮತ್ತೆ ಮಾತಾಡುವ ಅದ್ರಲ್ಲಿ ಇದ್ರ ಬಗ್ಗೆ. ಮಾಡಿ ಏನಾದ್ರು ಮಾತಾಡುವ.

ಮತ್ತೆ ನಿ~ ನಿಮ್ಗೆಲ್ಲ ಪ್ರಶಸ್ತಿ ಎಲ್ಲಾ ಸಿಕ್ತಾ ಇತ್ತಲ್ಲ ಮೊದ್ಲು. ಹಾಡೋದ್ರಲ್ಲಿ ಹಾಡೋದ್ರಲ್ಲೆಲ್ಲ ಪ್ರಶಸ್ತಿ ಎಲ್ಲಾ ಸಿಕ್ತ ಇತ್ತಲ್ಲ.

ಅಂದ್ರೆ ಆಟದಲ್ಲಿ ಸ ಮೊದ್ಲ್ ಮೊದ್ಲ್ ಸಾಲಲ್ ಇರ್ತಿದ್ರಲ್ಲ ಯಾವಾಗ್ಲು. ಹೌದ್ ಹೌದು ಈಗೆಲ್ಲ ಎ ಈಗೆಲ್ಲ ಅದ್ರ ಬಗ್ಗೆ ಎಂತ interest ಇಲ್ಲ. ಅಲ್ಲ ಅಂದ್ರೆ ಈಗೆಲ್ಲ ಅಂದ್ರೆ ಮೊದ್ಲಿನ್ ತರ ಆಟ ಆಡ್ಲಿಕ್ ಆಗೋದಿಲ್ಲಲ್ಲ. ಯಾವ್ದು ಟೊಂಕ ಆಗಿರ್ಬೋದು ತುಂಬಾ ಇದೆ ಲಗೋರಿ ಆಗಿರ್ಬೋದು ಆತರ ಅದೆಲ್ಲ ಬೇರೆ.

Okay ನಾವು WhatsApp group ನಲ್ಲಿ ಮಾತಾಡುವ ಇದ್ರ ಬಗ್ಗೆ. ಆಯ್ತ್ ಆಯ್ತು ಬನ್ನಿ. ಖಂಡಿತ ಖಂಡಿತ ಬರ್ತೀನಿ bye .

ನಾನು ಇಂದು ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡ್ತೇನೆ, ಪರಿಸರ ಸಂರಕ್ಷಣೆ ನಾವು ಯಾಕೆ ಮಾಡ್ಬೇಕು, ಮತ್ತೆ ಈ ಪರಿಸರ ಸಂರಕ್ಷಣೆಯಿಂದ ನಮ್ಗೆ ಏನೆಲ್ಲ ಲಾಭ ಇದೆ ಇದರ ಬಗ್ಗೆ ನಾನು ಹೇಳ್ತೇನೆ.

ಈ ಪರಿಸರ ಸಂರಕ್ಷಣೆಯಲ್ಲಿ ನಾವು ಮರಗಿಡರಗಳನ್ನೆಲ್ಲ ತಕ್ಕೊಂಡು ಹೇಳಿದ್ರೆ, ಅಂದ್ರೆ ಮರ ಗಿಡಗಳನ್ನು ನಾವು ಸಂರಕ್ಷಣೆ ಮಾಡುದ್ರಿಂದ, ಆ ಮರ ಗಿಡಗಳು ಇಂದ ಬಿಡುಗಡೆ ಆಗುವ ಗಾಳಿ ಅದು oxygen . ಅದು ನಮ್ಮ ಉಸಿರಾಟಕ್ಕೆ ಮುಖ್ಯವಾಗಿ ಬೇಕಿರುವ ಅನಿಲ. ಮತ್ತೆ ಇದರಿಂದ ನಾವು ಮರಗಳನ್ನು ಸಂರಕ್ಷಣೆ ಮಾಡ್ಬೇಕು, ಮತ್ತೆ ನಾವು ಮರವನ್ನು ಕಡಿಯುವ ಸಂದರ್ಭ ಬಂದ್ರೆ.

ಅಹ್ ಆಗ ಮರ ಕಡಿಯುವ ಜಾಗದಲ್ಲಿ ಅ ಸರ್ಕಾರದ ನಿಯಮದ ಪ್ರಕಾರ, ಹತ್ತು ಗಿಡಗಳನ್ನು ನೆಟ್ಟರೆ ಇದುಸ ಒಂದು ಪರಿಸರ ಸಂರಕ್ಷಣೆಯನ್ನು ಮಾಡಿದ ವಿಧಾನ ಅಂತ ಆಗ್ತದೆ, ನಂತರ ನಾವು. ಈ plastic ಈ ಕೆಲವರು plastic ಅನ್ನು ಕಂಡ ಕಂಡ ಜಾಗದಲ್ಲಿ ಬಿಸಾಕ್ತಾರೆ. ಇದರಿಂದ ಅ ಮಣ್ಣು ಫಲವತ್ತತೆಯನ್ನು ಕಳ್ಕೊಳ್ತದೆ, ಮತ್ತೆ ಕೆಲವರು plastic ಅನ್ನು ಹೊತ್ತಿಸ್ತಾರೆ ಇದರಿಂದ ಅಹ್ ವಾಯು ಮಾಲಿನ್ಯ. ಈ ವಿಷಕಾರಿ ಗಾಳಿ ಇದರಿಂದ release ಆಗ್ತದೆ. ಇದಕ್ಕೆ ನಾವು ಈ plastic ಅನ್ನೆಲ್ಲ ಒಟ್ಟುಗೂಡಿಸಿ, ಒಂದು ಚೀಲದಲ್ಲಿ ಹಾಕಿ ಈ ಪಂಚಾಯಿತಿನವರು ವಾರ ವಾರ ಬರ್ತಾರೆ. ಈ collect ಮಾಡ್ಲಿಕ್ಕೆ ಅವರಿಗೆ ಕೊಟ್ರೆ ಅವರು ಆ plastic ಅನ್ನು ಅ ಸೂಕ್ತ ಜಾಗಕ್ಕೆ ಕೊಂಡು ಕೊಂಡು ಹೋಗಿ ಹಾಕ್ತಾರೆ, ನಂತರ ಈ ನದಿ ನದಿಯ ಬಗ್ಗೆ. ಹೇಳುದಾದ್ರೆ ಈ ನದಿಗಳುಸ ಈಗ ಕೆಲವರು ಕಸಗಳನ್ನು, ಈ ಚೀಲಗಳನ್ನು. ಕೊಳ್ತಾ ವಸ್ತುಗಳನ್ನು ಎಲ್ಲ ಬಿಸಾಕಿ, ಅದುಸ ಈಗ ಆ ಮಾಲಿನ್ಯ ಆಗ್ತಾ ಇದೆ ಅಹ್ ಅದಕ್ಕೆ. ನಾವು ಏನು ಹೇಳುದು ಅಂದ್ರೆ ಇದೆಲ್ಲ ಬಿಸಾಕುದನ್ನು ನಿಲಿಸ್ಬೇಕು. ಇದನ್ನು ನಾವು ಪಂಚಾಯತಿ ಅವರ ಬಳಿ complaint ಕೊಟ್ರೆ ಅವರು ಸ್ವಲ್ಪ ಸೂಕ್ತವಾಗಿ ಕ್ರಮವನ್ನು ಕೈಗೊಂಡರೆ, ಅಹ್ ಇದನ್ನೆಲ್ಲ ನಿಲ್ಲಿಸಬಹುದು ಮತ್ತೆ ಈ ಇದಕ್ಕೆ. ಕಸ ಎಲ್ಲಾ ಬಿಸಾಕುದ್ರಿಂದ ಆ ನದಿ ಮಾಲಿನ್ಯ ಆಗುವ ಜೊತೆಗೆ, ಆ ನದಿಯ ನೀರು ಸಮುದ್ರಕ್ಕೆ ಹೋಗ್ತದೆ, ಆ ಸಮುದ್ರಕ್ಕೆ ಹೋಗಿ ಆ ಸಮುದ್ರದ ಜೀವಿಗಳಾದ ಮೀನುಗಳೆಲ್ಲ ತಿಂದು ಅವುಗಳು. ತಿಂದು ಅವುಗಳು ಅನಾರೋಗ್ಯ ಹೊಂದುದ್ರಲ್ಲದೆ, ಆ ಮೀನನ್ನು ನಾವು ತಿಂತೇವೆ, ಆ ಮೀನನ್ನು ನಾವು ತಿಂದು ನಮ್ಗೆಸ ಅನಾರೋಗ್ಯದ ಅಹ್ ತೊಂದರೆ ಆಗ~ ಆಗ್ತದೆ ಅಂತ ಹೇಳ್ಬಹುದು, ನಂತರ ಈ ಕಾರ್ಖಾನೆಗಳಲ್ಲಿ. ಬರುವಂತ ಹೊಗೆ ಈ ಕಾರ್ಖಾನೆಯ ಹೊಗೆಯನ್ನು ಬಿಡುಗಡೆ ಮಾಡ್ತದೆ. ಈ ಬಿಡುಗಡೆ ಆದ ಹೊಗೆಗಳು, ಅಹ್ ಆಕಾಶ ಸೇರಿ ಮಳೆ ಬರ್ವಾಗ ಈಗ ಕೆಲವು. ಈಗದ ವಾತಾವರಣದಲ್ಲಿ ಮಳೆ ಅದಕ್ಕೆ ಋತುಮಾನಗಳು ಇರುದಿಲ್ಲ. ಒಟ್ಟ್ರಾಶಿ ಬರ್ತದೆ, ಅಂದ್ರೆ ಮುಂಚೆ ಎಲ್ಲ ಅದಕ್ಕೆ ಆದಂತ ಋತುಮಾನಗಳು June, June ನಿಂದ November ಹಾಗೆ ಇತ್ತು. ಆದ್ರೆ ಈಗ ಈ ವಾತಾವರಣ ಬದಲಾಗಿಯೆಲ್ಲ ಅಹ್ March ಈ ರೀತಿ ತಿಂಗಳ್ಗಳಲ್ಲಿ ಮಳೆಗಳೆಲ್ಲಾ start ಆಗ್ತದೆ, ಇದಕ್ಕೆಲ್ಲ ಈ ವಾಯು ಮಾಲಿನ್ಯವೇ ಕಾರಣ ಅಂತಸ ಹೇಳ್ಬಹುದು. ನಂತರ ಅಹ್ ಈ ಮರಗಳನ್ನು ಹೆಚ್ಚು ನಡುದರಿಂದ, ಈ ವಾಯು ಮಾಲಿನ್ಯ. ಮತ್ತೆ ಪರಿಸರ ಮಾಲಿನ್ಯ ಎಲ್ಲಾ ಆಗುದನ್ನು ತಡೆಗಟ್ಟಬಹುದು, ಮತ್ತೆ ಈ ವಾಹನದಲ್ಲಿ ಬರುವಂತ ಹೊಗೆ.

ಅಹ್ ಕೆಲವು ಗಾ~ ವಾಹನಗಳು ತುಂಬಾ ಹೊಗೆಯನ್ನು ಉಗುಳ್ತದೆ, ಅಂತಹ ವಾಹನಗಳನ್ನು ಕಮ್ಮಿ ಉಪಯೋಗಿಸಿ ಅಹ್ ಈ electric ವಾಹನಗಳನ್ನು ಉಪಯೋಗಿಸುದಿಂದ್ರಸ ಈ. ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು, ಮತ್ತೆ ಇದರಿಂದ ಪರಿಸರ ಮಾಲಿನ್ಯವನ್ನು ಪರಿಸರ ಸಂರಕ್ಷಣೆಯನ್ನು ನಾವು ಮಾಡಬಹುದು ಅಂತ ಹೇಳ್ಬಹುದು.

ಹಾ hai ಸುಮಂತ್ ನಾನ್ ಆರಾಮಾಗಿದೀನಿ ನೀವ್ ಹೇಗಿದೀರ? ನಾನ್ ಕೂಡ ತುಂಬಾ ಚೆನ್ನಾಗಿದೀನಿ recent ಆಗಿ ನಮ್ಗೆ ನನ್ ಒಬ್ರು friend ಹೇಳಿದ್ರು ನಿಮಿಗೆ ಈಗಷ್ಟೇ ಒಂದು job job ಗೆ select ಆಗಿದೀರಾ ಅಂತ.

ಹಾ ಹೌದು ನಾನು recent ಆಗಿ ಅಂದ್ರೆ ಕರ್ನಾಟಕ ಬ್ಯಾಂಕ್ದು job ಗೆ select ಆಗಿದ್ದೆ ಅಂದ್ರೆ ಅದು clerical post.

ಅದು ಅದ್ರ exam ಇದ್ದದ್ದು ಜುಲೈ ಅಲ್ಲಿ ಜುಲೈ last week ಹಾಗೆ ಇರ್ಬೋದು ಅದು apply ಮಾಡ್ಲಿಕ್ಕೆ ಬಂದದ್ದು ಜೂನ್ ನಲ್ಲಿ apply ಮಾಡಕ್ಕೆ ಬಂದಿದ್ದು.

ಹಾಗೆ ಅದಾಗಿ ಜುಲೈ ಅಲ್ಲಿ exam ಆಗಿ ಆಗಸ್ಟಿನಲ್ಲಿ result ಬಂತು. all over display ಮಾಡಿದ್ರು interview further next round ಗೆ select ಆಗಿದೀಯಾ ಅಂತ ಹೇಳಿ ಹಾಗೆ ಆಗಸ್ಟ್ ಲಿ resultಬಂದು next. ಆ ಸೆಪ್ಟೆಂಬರಲ್ಲಿ ಹಾಗೆ interview ಇತ್ತು interview ಮುಗ್ಸಿ ಆಮೇಲೆ ಒಂದ್ ತಿಂಗಳಲ್ಲಿ ಅಂದ್ರೆ ಅಕ್ಟೋಬರಲ್ಲಿ result ಬಂತು ಅದ್ರದ್ದು.

ಹಾಗೆ interview ಕೂಡ ಒಳ್ಳೆದಿತ್ತು ಅಂದ್ರೆ interview final ಅಲ್ಲಿ interesting questions ಎಲ್ಲ ಕೇಳಿದ್ರು ಚೆನ್ನಾಗಾಯ್ತು.

ಅದಾಗಿ ಅದೇ ಅಕ್ಟೋಬರಲ್ಲಿ result ಬಂದು ಈವಾಗ selectionಆಗಿದೆ, so next month ಅಲ್ಲಿ joiningಇರ್ತದೆ.

ಅದ್ ಅವ್ರು starting training ಎಲ್ಲ ಮಾಡ್ತಾರೆ starting training ಮಾಡಿ ಆಮೇಲೆ posting ಇರ್ತದೆ ಸುಮಂತ್ ಅವ್ರೆ .

ಹಾ ನಂಗು ಸ್ವಲ್ಪ interestಇದೆ ಹಾಗಾಗಿ ನಂಗೂ ಕೂಡ job ಗೆ join ಆಗ್ಬೋದ. ಹಾ joinಆಗ್ಬೋದು ಹಾ ನಿಮಿಗಂದ್ರೆ ಈವಾಗ recent ಆಗಿ ಮತ್ತೆ ಇದು ಒಂದ್ postಬಿಟ್ಟಿದಾರೆ officer post ಕರ್ನಾಟಕ ಬ್ಯಾಂಕ್ ಅವ್ರು.

ಹಾ ಅದು ನೆನ್ನೆ ಅಷ್ಟೇnotification ಬಂದದ್ದು ಹಾಗೆ ಅದು ಜುಲೈ sorry Jan tenth ಒಳಗಡೆ apply ಮಾಡ್ಲಿಕ್ಕ್ ಇರ್ತದೆ.

ಹಾಗೆ ಅದ್ರಲ್ಲಿ ಕೂಡ ಅದು ಒಳ್ಳೆ job officer scale one ಅಂದ್ರೆ starting salary ನೇ ಸಾಧಾರಣ ಒಂದು ಎಂಬತ್ನಾಲ್ಕು ಏನೊ CPC ಏನೋ ಇದೆ ಅವರದ್ದು.

Eighty-five eighty-four ಇದೆ ಹಾಗೆ ಅದ್ರದ್ದು age limit ಕೂಡ ಹಾಗೇನೇ twenty-eight age limit ಮತ್ತೆ post graduation ಆಗಿರ್ಬೇಕು ಅಷ್ಟೇ.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 ಹಾಗಾದ್ರೆ ನಂದು po~ post graduation ಆಗಿದೆ so procedures ಏನೆಲ್ಲ follow ಮಾಡ್ಬೇಕು ಈಗ ಈ job ಗೆ join ಆಗ್ಬೇಕ್ ಅಂತ ಹೇಳಿದ್ರೆ . procedures ಜಾಸ್ತಿ ಅಂತ ಇಲ್ಲ ನೀವು apply ಮಾಡೋದು online portal ನಲ್ಲಿಅವರ website ಅಲ್ಲಿ apply ಮಾಡ್ಬೇಕು.

ಆ website ಅದೇ karnataka bank career ಅಂತ ಹೋದ್ರೆ ಅಲ್ಲಿ ನಮ್ಗೆ ಸಿಗ್ತದೆ ಅವ್ರದ್ದು notification ಕೊಟ್ಟಿದಾರೆ ಮತ್ತೆ apply link ಕೊಟ್ಟಿದಾರೆlink ಗೆ ಹೋಗಿ ಅಲ್ಲಿ ಎಂತೆಲ್ಲ job discriptionsಇದೆ ಎಲ್ಲ. fill ಮಾಡಿದ್ರೆ ಆಯ್ತುಅಷ್ಟೇ.

ಮತ್ತೆ ಅದಾಗಿ ಒಂದ್ month ಅಲ್ಲಿ examಇರ್ತದೆ ಅಂದ್ರೆ ಫೆಬ್ರವರಿ ಹಾಗೆಲ್ಲ examಇರ್ತದೆ job ದು.

ಹಾಗೇಅದೂ . ಹ ಹ ಹೌದುಅಲ್ವ ಹಾಗೆ ನಂದು ಕೂಡ three months ಅಲ್ಲಿ internship ಮುಗಿತದೆ ನಂಗೆ internship ಮುಗಿದ್ಮೇಲೆ ನಂಗೆ ಅದೇ job ಲಿಕೂಡ continue ಮಾಡ್ಬೋದು or ನಂಗೆ ಬೇರೆ job ಗೆ try ಮಾಡ್ಬೋದು ಅಂತ.

ನಮ್ಗ್ ಈಗ ಹೆಂಗಿದೆ ಅಂತ ಹೇಳಿದ್ರೆಬೆಳಿಗ್ಗೆ ಇಂದ ಮಧ್ಯಾಹ್ನದ ವರೆಗೆ college ಇರ್ತದೆ ಮಧ್ಯಾಹ್ನದ ನಂತರ office work ನ ಮಾಡ್ಬೇಕು ಅಂತ.

Because ನಾವು ಈಗಷ್ಟೇ second semester finish ಮಾಡಿ third semester ಗೆ ಬಂದಿದೇವೆ ಅಷ್ಟೇ so two semester skills ಇದೆ ಅಲ್ವ.

ನಮ್ಗೆ ಮಧ್ಯಾಹ್ನ ದಿಂದ ಸಂಜೆ ವರೆಗೆ ನಮ್ಗೆ job ಮಾಡ್ಬೋದು.

sso ಅದ್ರಲ್ಲಿ earning and ಎರಡು ಕೂಡ ಒಟ್ಟಿಗೆ ಮಾಡ್ಬೋದಂತoption ನಮ್ಗೆ.

So ಹಾಗೆ three semesters ನ finish ಮಾಡಿ next ನಮ್ಗೆ join ಆಗ್ಬೋದು ಅಂತ internship ಗೆ.

Intenship ಗೆ ಈಗ join ಆಗಿದೇನೇ so internship ಮುಗಿದ್ ತಕ್ಷಣ three months ಅಲ್ಲಿ ನಾನು job ಗೆ join ಆಗ್ಬೋದು.

So job ಗೆ join ಆಗುವಾಗ ನಂಗೆ change ಮಾಡ್ಬೋದು ಬೇಕಿದ್ರೆ ಬೇರೆ ಯಾವದಾದ್ರುcampany ಗೆ ಹೋಗ್ಬೋದು ಆ ತರ ಎನಾದ್ರೂ try ಮಾಡ್ಬೋದು so ಹಾಗೆ ನಿಮ್ಮತ್ರ information ಕೇಳ್ಬೇಕು ಅಂತ call ಮಾಡಿದ್ದು. ಹಾ ಹಾ ಹಾಗೆ ನೀವು ಅಂದ್ರೆ IT job ಗೆ try ಮಾಡ್ತಾ ಇದಿರಾ.

IT job ಈಗ actually ಒಳ್ಳೆ boom ಅಲ್ಲಿ ಇದೆ.

ತುಂಬಾನೇ ಒಳ್ಳೊಳ್ಳೇ package ಗಳು ಕೊಡ್ತಿದಾರೆ IT job ಅಲ್ಲಿ ಅಲ್ವ .

ಮತ್ತೆ ನಿಮ್ದು software ಆ ಯಾವ್ದು job ನಿಮ್ದು profile ಎಂತ ನಿಮ್ಮದು. ನಮ್ದು RPA robotics process automation. ಓ okay okay robotics next ನಮ್ಮ future ಇರುವಂತದ್ದು robotics AI robotics.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

ಹೌದ್ ಒಳ್ಳೇದ್ thanks for the information.

ಹಾಗಾದ್ರೆ ಮತ್ತೊಮ್ಮೆ call ಮಾಡ್ತೇನೆ ನಿಮಗೆ. ಹಾ sure thank you ಸುಮಂತ್.

ಆ ಹುಷಾರಿದ್ದೇನೆ ಮತ್ತೆ ವಿಶೇಷ?

ಮತ್ತೇನಿಲ್ಲ ಈಗಷ್ಟೇ new year ಎಲ್ಲ ರಜೆ ಎಲ್ಲ ಮುಗಿದು ಈಗ ಪುನ ಕೆಲಸ start ಆಗಿದೆ.

ನಮಗೆ ಸ ಶುರುವಾಯ್ತು ಕೆಲ್ಸ ಮತ್ತೆ new year ಗಮ್ಮತ್ ಮಾಡಿದ್ಯಾ?

ಆ ಗಮ್ಮತ್ ಗಮ್ಮತ್ ಅಂದ್ರೆ ಎಂತ family ಜೊತೆ ಅಹ್ ಹೀಗೆ outing ಗೆ ಹೋದದ್ದು ನಾನು Manglore ಲ್ಲಿ ಇರುವ ಕಾರಣದಿಂದ ಸ್ವಲ್ಪ Madikeri ಹಾಗೆ ಹೋಗಿ ಬಂದದ್ದು ಒಂದು ದಿವಸಕ್ಕೆ.

ಮತ್ತೆ ಅದೇ new year ಅಲ್ಲಿ ಅಂದ್ರೆ hotel ಗೆ ಹೋಗಿದ್ವಿ ಒಂದು ದೊಡ್ಡ ಅಲ್ಲಿದು party ಎಲ್ಲ ಇರ್ತದೆ ಅಲ್ಲಾ ಅವರದ್ದು.